ಇಲ್ಲಿ ಹಲವು ಆಕಾರದ ಟಿ_ವಿ ಗಳು ಹಾಕಲಾಗಿದೆ.

ಇಲ್ಲಿ ಒಂದು ಟೇಬಲ್ ಇದೆ ಅದರ ಮೇಲೆ ಒಂದು ಕಂಪ್ಯೂಟರ್ ಇದೆ ಹಾಗೂ ಬುಕ್ಸ್ ಗಳಿವೆ.

ಹಾಗೂ ಇದರ ಸುತ್ತ ಮುತ್ತಲು ಅನೇಕ ರೀತಿಯ ಸೂಚನಾ ಫಲಕವನ್ನು ಅಂಟಿಸಲಾಗಿದೆ.

ಅಲ್ಲಿ ಬಾಗಿಲ ಬಳಿ ಒಬ್ಬ ವ್ಯಕ್ತಿಯ ಪೊಸ್ಟರ್ ಅನ್ನು ಹಚ್ಚಲಾಗಿದೆ.

ಅದರ ಪಕ್ಕದಲ್ಲಿ ಅನೇಕ ರೀತಿಯ ದೊಡ್ಡ ದೊಡ್ಡ ಕಟ್ಟಡಗಳು ಇವೆ.

ಹಾಗೂ ಇಲ್ಲಿ ಒಂದು ಸಾಸ್ ಡಬ್ಬಿಯನ್ನು ಇಕ್ಕಲಾಗಿದೆ.

ಇದು ಒಂದು ಐತಿಹಾಸಿಕ ಸ್ಮಾರಕ ಇದೆ.

ಇದರ ಒಳಗಡೆ ಹೋಗಲು ಒಂದು ರಸ್ತೆ ಇದೆ.

ಸುತ್ತ ಮುತ್ತಲೂ ಲೈಟ್ಸ್ ಮತ್ತು ಫ್ಯಾನ್ ಗಳಿವೆ.

ಹಾಗು ದೊಡ್ಡ ದೊಡ್ಡ ಲೈಟ್ಸ್ ದೀಪಗಳು ಕೂಡ ಇವೆ.

ಇದು ಒಂದು ಬುಕ್ ಸ್ಟಾಲ್ ಇದೆ ಇದರ ಸುತ್ತಮುತ್ತಲು ಅನೇಕ ರೀತಿಯ ಕಪಾಟುಗಳಿವೆ ಅದರಲ್ಲಿ ಅನೇಕ ರೀತಿಯ ಪುಸ್ತಕಗಳು ಇವೆ

ಇಲ್ಲಿ ಒಬ್ಬ ವ್ಯಕ್ತಿಯು ಕುಳಿತಿದ್ದಾನೆ ಅವನು ಕನಡಕವನ್ನು ಅಚ್ಚಿಕೊಂಡಿದಾನೆ.

ಹೊರಗಡೆ ಸೂಚನಾ ಫಲಕದಲ್ಲಿ ಮುಸ್ಕಾನ್ ಗಿಫ್ಟ್ ಸೆಂಟರ್ ಅಂಡ್ ಟಾಯ್ಸ್ ಎಂದು ಬರೆಯಲಾಗಿದೆ.

ಇದು ಒಂದು ದೊಡ್ಡದಾದ ಬೆಟ್ಟವು ಇದೆ.

ಅದರ ಮುಂದ್ಗಡೆ ಅನೇಕ ರೀತಿಯ ಕೆಂಪು ಬಣ್ಣದ ಕೂದಲುಗಳಿವೆ.

ಅಲ್ಲಿ ಅನೇಕ ರೀತಿಯ ಶಾಂಪೂ ಗಳನ್ನು ಸಾಲಿನಲ್ಲಿ ಹಾಕಲಾಗಿದೆ.

ಅಲ್ಲಿ ಕೂಡಲು ಕುರ್ಚಿಗಳಿವೆ ಪಕ್ಕದಲ್ಲಿ ದೊಡ್ಡದಾದ ಬೆಟ್ಟವು ಇದೆ.

ಒಬ್ಬ ಇಬ್ಬರು ವ್ಯಕ್ತಿಗಳು ಕುಳಿತಿದ್ದಾರೆ ಒಬ್ಬ ವ್ಯಕ್ತಿಯು ಮಲಗಿಕೊಂಡಿದ್ದಾನೆ.

ಇಲ್ಲಿ ಕಪಾಟ್ಟುಗಳಿವೆ ಅದರಲ್ಲಿ ಸ್ಟೀಲ್ ನ ಕುರ್ಚಿಗಳನ್ನು ಇಕ್ಕಲಾಗಿದೆ.

ಇದು ದೊಡ್ಡ ದೊಡ್ಡ ಗೇಟ್ ಗಳನ್ನು ಒಳಗೊಂಡಿದೆ.

ಸುತ್ತ ಮುತ್ತಲು ಅನೇಕ ರೀತಿಯ ಹಚ್ಚ ಹಸಿರಿನಿಂದ ಕೂಡಿದೆ.

ಅಲ್ಲಿ ಅನೇಕ ರೀತಿಯ ಮಹಿಳೆಯರು ಕುಂತಿದ್ದಾರೆ.

ಇಲ್ಲಿ ಕಾಜು ಕಿಸಮಿಸ್ಸಿ ಬಾದಾಮ್ ಆಕ್ರೋಟ್ ಪಿಸ್ತಾ ಕಾರಿಕ್ ಅಂಜುರ್ ಕಿವಿ ಹೀಗೆ ವಿದ ವಿದವಾದ ಹಣ್ಣುಗಳು ಡ್ರೈ ಫ್ರೂಟ್ಸ್ ಗಳು ಇವೆ.

ಇದು ಒಂದು ಬುಕ್ ಸ್ಟಾಲ್ ಇದೆ ಇದರ ಒಳಗಡೆ ಹೋಗಲು ಒಂದು ಬಾಗಿಲು ಇದೆ.

ಹೊರಗಡೆ ಸೂಚನಾ ಫಲಕದಲ್ಲಿ ಓಂ ಸಾಯಿ ಬುಕ್ ಸ್ಟಾಲ್ ಅಂಡ್ ಜೆರಾಕ್ಸ್ ಎಂದು ಬರೆಯಲಾಗಿದೆ.

ಇಲ್ಲಿ ಬಣ್ಣ ಬಣ್ಣದ ಕಾರ್ ಗಳು ನಿಂತಿವೆ.

ಅವರ ಪಕ್ಕದಲ್ಲಿ ಒಂದು ಟೇಬಲ್ ಇದೆ.

ಅಲ್ಲಿ ಪ್ಲಸ್ ಆಕಾರದ ಚಿಹ್ನೆ ಇದೆ.